ಮೂರು ಗೇಟ್ ಗಳನ್ನು ನಾವು ಇಲ್ಲಿ ಕಾಣಬಹುದು ಬಿಳಿಯ ಒಂದು ಕೋಟೆಯನ್ನು ನಾವಿಲ್ಲಿ ಕಾಣಬ--

ಇಲ್ಲಿ ಒಂದು ಮೇಜಿನ ಮೇಲೆ ಒಂದ್ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ ಇನ್ನೊಬ್ಬವನು ಅವನಿಗೆ ಸಪೋರ್ಟ್ ಹಾಗಿ ನಿಂತಿದಾನೆ ಎಂದು ತಿಳಿಯಬಹು--

ಕಟ್ಟಡದ ಮುಂದೆ ಹಲವಾರು ಜನರು ನಿಂತಿದ್ದಾರೆ.

ಈ ಚಿತ್ರದಲ್ಲಿ ನಾವು ದೊಡ್ಡದಾದ ಒಂದು ಕೆರೆಯನ್ನು ಕಾಣಬಹುದು.

ಅ ಕಾಡಿನ ಮೇಲೆ ಅ ಆಂಗ್ಲ ಭಾಷೆಲಿ ಸಿಟಿ ಪೇಸ್ಟ್ ಕಂಟ್ರೋಲ್ ಎಂದು ಬರೆಯಲಾಗುದು.

ಈ ಒಂದು ಚಿತ್ರದಲ್ಲಿ ಇಲ್ಲಿ ನಾವು.

ವಸ್ತುಗಳನ್ನು ನಾವು ಖರೀದಿಸಲ್ಪಡುವ ಒಂದು ಶೋ ರೂಮ್ ಆಗಿದೆ ಇಲ್ಲಿ ಹಲವಾರು ಬಗೆಯ--

ಸಣ್ಣದಾದ ಗುಡಿಸಲನ್ನು ಗಿಡದ ಬಳಿಯಲ್ಲಿ ಗಿಡದ ಬುಡದಲ್ಲಿ ಕಾಣಬಹುದು.

ಫಾರಿನ್ ಜನರು ಬಂದಿದ್ದಾರೆ ಎಂದು ನಾವು ತಿಳಿಯಬಹುದು ಆ ಒಂದು ಬೋಟಿನಲ್ಲಿ ಕೇಸರಿ ಧ್ವಜವನ್ನು ಹಾರಿಸಿ--